ಈಗ ಬ್ಯೂಟಿ ಪಾರ್ಲರ್ ಹತ್ರ ಬಂದಿದ್ದಿವಿ ಈ ಬ್ಯೂಟಿ ಪಾರ್ಲರ್ ನೋಡಕ್ ಚೆನ್ನಾಗಿದೆ ಮತ್ತೆರಡು ಚೇರ್ಗಳು ಇದವೆ.

ಆಹ್ಹ್ ಈಗ ರೋಡ್ ಅತ್ರ ಬಂದಿದ್ದೀವಿ ಈ ರೋಡ್ ಅಲ್ಲಿ ಕಾರ್ಗಳ್ ಪಾರ್ಕ್ ಮಾಡಿದರೆ ನಾಲ್ಕ್ ಕಾರ್ಗಳ್ ಮತ್ತೆ ಒಂದ್ ಸೈಡ್ ಅಲ್ಲಿ ಇದೆ ಇನ್ನೊಂದು ಸೈಡ್ ಅಲ್ಲಿ ಎರಡ್ ಕಾರ್ಗಳ್ ಇದೆ .